ಇದರಲ್ಲಿ ಬಂದು ಒಂದು ಕ್ರಿಶ್ಚಿಯನ್ ದು ಸ್ಟಾರ್ ತರ ಇದೆ ಹಾಗೆ ಅಲ್ಲಿ ಜೀಸಸ್ ಇದು ಕೂಡ ಇದೆ ಅದರ ಮುಂದೆ ಒಬ್ಬರ್ ಅಣ್ಣ ನಿಂತ್ಕೊಂಡು ಫೋಟೋ ತೆಗೊತಾ ಇದ್ದಾರೆ ಅಲ್ಲಿ ಪಾಟ್ಲ್ಲಿ ಚಿಕ್ಕದಾಗಿ ಹುಲ್ಕೂಡ ಬೆಳೆದಿದೆ ಹಾಗೆ ಅಲ್ಲಿ ಬಂದು ಅವರು ಬ್ಲೂ ಕಲರ್ ಶರ್ಟ್ ನ ವೇರ್ --

ಇದು ಬಂದು ಒಂದು ಫಿಶ್ ಮಾರ್ಕೆಟ್ ತರ ಇದೆ ಅಲ್ಲಿ ತುಂಬಾ ಜನ ಕೂತ್ಕೊಂಡಿದ್ದಾರೆ ಫಿಶ್ ಸೇಲ್ ಮಾಡ್ತಿದ್ದಾರೆ ಅವರೆಲ್ಲ ಮಾಸ್ಕ ವೇರ್ ಮಾಡಿದ್ದಾರೆ ಅಲ್ಲಿ ಬಂದು ವೆರೈಟಿ ಆಫ್ ಫಿಶ್ ಕೂಡ ಇದೆಐಸ್ ಬಾಕ್ಸಸ್ ಕೂಡ ಇಟ್ಕೊಂಡಿದ್ದಾರೆ.

ಇದ್ರಲ್ಲಿ ಒಂದು ಬರ್ಡೆ ಪಾರ್ಟಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಹಾಗೆ ಅಲ್ಲಿ ಬಂದು ರೆಡ್ ಕಲರ್ ಬಲೂನ್ಸ್ ಇದೆ ಮೇಲ್ಗಡೆ ಕೂಡ ರೆಡ್ ಕಲರ್ ಬಲೂನ್ಸ್ ಹಾಕಿದ್ದಾರೆ ಗೋಲ್ಡ್ ಮತ್ತೆ ಬ್ಲಾಕ್ ಕಲರ್ ಇದನ್ನು ಯೂಸ್ ಮಾಡ್ಕೊಂಡು ಡೆಕೋರೇಟ್ ಮಾಡಿದರೆ ಇದರಲ್ಲಿ ಟೇಪ್ಸ್ ನ ಕೂಡ ಬಿಟ್ಟಿದ್ದಾರೆ.

ಇದರಲ್ಲಿ ಬಂದು ತುಂಬಾ ಜನ ಕುತ್ಕೊಂಡು ಫಿಶ್ ನ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಸೇಲ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಒಂದು ರೆಡ್ ಕಲರ್ ಕ್ರೇಟ್ ಇದೆ ಕತ್ತಿ ಕೂಡ ಇದೆ ಅದರಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ.